ಬೇಗ ಈ ರವನ್ನಾ ಇದ್ರಲ್ಲಿ ತುಪ್ಪದಲ್ಲಿ ಹುರ್ಕೊಂಡು.

ಆ ಮಾಡ್ಬೋದು. ಹ್ಮ ತುಪ್ಪದಲ್ಲೇ ಹುರ್ಕೊ ಹುರ್ಕೋಬೇಕು first , ಚನ್ನಾಗ್ ಹುರ್ಕೋಬೇಕು ಒಳ್ಳೆ smell ಬರ್ತದಲ್ಲ ಅವಾಗ ತೆಗ್ದಿಡ್ಬೇಕು.

ಹ್ಮ ಆಮೇಲೇ ಮತ್ತೆ ನೀರ್ ಕುದಿಲಿಕ್ಕ್ ಇಟ್ಟು.

ಆ ಗೋಡಂಬಿ, ದ್ರಾಕ್ಷಿನ fry ಮಾಡ್ಕೊಂಡು first ಗೆ ಆಮೇಲೆ ನೀರ್ ಹಾಕಿ.

ಆಮೇಲ್ ನೀರ್ ಕುದ್ ಆದ್ಮೇಲೆ ಇದು ಹುರ್ದಿಟದನೆಲ್ಲ ಹಾಕಿ ಮತ್ತೇ powder ಹಾಕಿ ಕೇಸ್ರಿ powder ಹಾಕಿದ್ರೆ ಆಗ್ತದೆ. ಹೊ ಅಷ್ಟು simple ಇದ್ಯಾ?

ಹಾ ಬೇಗ ಆಗ್ತದದು, ಅದು ತೊಂದ್ರೆ ಇಲ್ಲ. ಆದ್ರೆ ರವ ಹುರ್ಕೊಳ್ಳುವಾಗ ಚಂದ ಹುರ್ಕೊಬೇಕು. ಅದು ಸರ್ಯಾಗಿ ಹುರಿಲಿಲ್ಲ ಅಂದ್ರೆ ನಿಮ್ಗೆ ಚಂದ ಒಳ್ಳೆ taste ಎಲ್ಲ ಬರುದಿಲ್ಲ. ಹ ಗಂಟ್ ಗಂಟ್ ಆಗಿ ಬರ್ತದೇನೋ ಅಲ?

ಹ okay ಚೈತ್ರ ಸೊಲ್ಪ busy ಇದ್ದೇನೆ ಮತ್ ಏನಾದ್ರೂ ಬೇಕಿದ್ರೆ call ಮಾಡಿ ಆಯ್ತಾ. ಹ ಸರಿ ಸರಿ thanks ಆಯ್ತಾ ಹೇಳಿದಕ್ಕೆ. Okay okay ಚೈತ್ರ bye bye ಹ ಹ.

Hello ಶೋಭಾ ಯಾಕ್ ಬಂದಿಲ್ಲ ಇವತ್ತು ಕಾಲೇಜಗೇ? ಹ್ಮ ಕೆಲ್ಸ ಇತ್ತು ಅದಿಕ್ಕೆ ಬಂದಿಲ್ಲ. ಹೌದಾ ತರಗತಿ start ಆಗಿದೆ ನೀನ್ ಇನ್ನ ಬಂದಿಲ್ಲ ಅದಿಕ್ಕೆ call ಮಾಡದೆ. ಅದೇ ಮನೆ ಸಮಸ್ಯೆಲಿದೆ ಬರಕಾಗಿಲ್ಲ ಬರ್ತೀನಿ. ಹ್ಮ ಇವತ್ತು ಎರಡು class ತಗೊಂಡಿದರೆ.

ಹ್ಮ ಒಂದು business statistics .

ಇನ್ನೊಂದು accounting ತಗೊಂಡಿದ್ರು.

ಎಷ್ಟ ಗಂಟೆಗ್ ಬರ್ತೀಯಾ?

ಹಾ try ಅಲ್ಲ ನಾಳೆ important classes ಇದೆ.

ಬರ್~ ಬರಲೇಬೇಕು. ಹ್ಮ degree complete ಮಾಡಿ ಏನ್ ಮಾಡ್ಬೇಕು? Degree complete ಆಯ್ತು B. Ed application ಹಾಕಿದಿನಿ selection ಗ್ ಬಂದ್ರೆ B. Ed ಗ್ ಹಾಕ್ತಿನಿ. B. Ed ಮಾಡ್ತೀಯಾ ಏನ್ lecturer ಆಗಬೇಕಂತ.

ನಾನು optional ಕನ್ನಡ lecturer . ಕನಡ~ ಕನ್ನಡ lecture ಆ? ಹ್ಮ ಸರಿ ನಾಳೆ ಮಿಸ್ ಮಾಡಬೇಡ college ಗೆ compulsory ಬರ್ಬೇಕು ನೋಡು sir ಹೇಳಿದಾರೆ.

ಹ್ಮ್ ನಾಳೆ class start ಆಗಲೇಬೇಕು.

ಹ್ಮ ನಾಳೆಯಿಂದ regular classes ಇರುತ್ತೆ miss ಮಾಡ್ಬಾರ್ದು.

Friends ಎಲ್ಲರುಗು ಹೇಳು group ಅಲ್ಲಿ inform ಮಾಡು.

ಹಾ ಇವತ್ತೆಲ್ಲಾ theory ಆಗಿದೆ ನಾಳೆಯಿಂದ problem start ಆಗುತ್ತೆ. ಹ್ಮ ಸರಿ ಬರ್ತೀನಿ. ನಿಂದು bus pass ಮಾಡಸಿಯ. ಇಲ್ಲ ಮಾಡ್ಸಬೇಕು. ಹ half rate ಇದೆ ನೋಡು ಬಂದ್ ಮಾಡ್ಸು. ಹ್ಮ ಸರಿ ಬರ್ತೀನಿ ಸಾಯಂಕಾಲದೊಳಗೆ ಬಂದ್ ಮಾಡಸ್ತಿನಿ. ಹ ಇವತ್ತು last date ಇದೆ ಬಂದು ಮಾಡ್ಸು ಇನ್ನಾ time ಇದೆ ಅಲ್ವಾ one hour .

ಕಾಲೇಜ್ ಹತ್ರ ಅಲ್ವಾ ನಿಮ್ ಮನೆ ಬಂದು ಮಾಡ್ಸೋಗು. ಹ್ಮ ಸರಿ ಮಾಡಸ್ತಿನಿ. ಹ್ಮ library card ತಗೊಂಡಿದಿಯ? ಹ್ಮ ತಗೊಂಡಿ ಬಂದಿಲ್ಲ ಇನ್ನ. ಹಾ ಬಂದಿದೆ ನೋಡು ಬಂದು ತಗೊಂಡು ಹೋಗು.

ನಾಳೆ ಬಂದು ಅವೆಲ್ಲ complete ಮಾಡ್ಕೊ.

ಹ್ಮ voter ID apply ಮಾಡಿದೀಯಾ?

ಹ್ಮ ಅದು college ಲಿ ಕೊಡಬೇಕಂತೆ compulsory voter ID .

ಹ voter ID ಕೊಟ್ಟಿಲ್ಲ ಅಂದ್ರೆ admission cancel ಅಂತ ಹೇಳಿದಾರೆ. ಹ್ಮ ಕೊಡ್ತೀನಿ ಖಂಡಿತ ಕೊಡ್ತೀನಿ ನಾಳೆ. Holidays ಅಲಿ ಎಲ್ಲಿಗೋಗಿದ್ದೇ ಊರಗೋಗಿದ್ದ.

ಹೌದಾ ಎಲ್ಲ ಊರು ಹೋಗ್ಬರೋದು complete ಆಯ್ತಾ. ಹ್ಮ complete ಆಯ್ತು ಹೋಗ್ಬರೋದು. ಹ್ಮ ಅಂಗಾದ್ರೆ ನಾಳಿಯಿಂದ ಇನ್ನಾ regular ಬರ್ತೀಯಾ college ಗೆ.

ಹ್ಮ ಯಾವ್ ಊರಗೋಗ್ ಬಂದಿ holidays ಅಲಿ. ಗೆಣಗೇರಿ ಹಂಬ ರಾಯದುರ್ಗ ಈ ಕಡೆ side ಎಲ್ಲ. ಹ ಯಾರಿದ್ದಾರೆ ಅಲ್ಲಿ. ನಮ್ಮ ಅಮ್ಮಾನ್ ತವರ್ಮನೆ ಎಲ್ಲ ಅಣ್ಣ ತಮ್ಮಾರು ಅಕ್ಕರು ನೀ ಏನ್ ಮಾಡದ holidays ಅಲಿ. Holidays ಅಲಿ computer class ಹೋಗತಿದ್ದೆ ಇವಾಗ ಇನ್ನ two months ಇದೆ ಇನ್ನ two months ಹೋಗ್ಬೇಕು ಇನ್ನ class complete ಆಗಿಲ್ಲ two months ಆದ್ಮೇಲೆ part time job ಮಾಡಬೇಕಂತ ಇದೀನಿ college ಮಾಡ್ತಾ ಮಾಡ್ತಾ job ಮಾಡ್ಬೇಕು. ಒಳ್ಳೇದೇ ಅಪ್ಪ ಅಮ್ಮಂಗೆ help ಆದ್ರ ಸಾಕು. ಹ್ಮ job ಮಾಡಿ next degree complete ಆದಮೇಲೆ bank ಅಲಿ job ಹುಡಕೋಬೇಕು. ಹ್ಮ ಅದೇ ಅಪ್ಪ ಅಮ್ಮಂಗೆ help ಮಾಡದಂಗು ಇರುತ್ತೆ ನಿನ್ ಭಾರ ನೀನೆ ತೀರಿಸ್ಕೊಂಡಂಗು ಇರುತ್ತೆ. ಹ್ಮ ಅದಿಕ್ಕೆ part time ಮಾಡ್ಬೇಕು ಅಂತ ಅಪ್ಪ ಒಂದೇ ಕೆಲಸ ಮಾಡತರಲ್ವ ಹ ಸರೋಗಲ್ಲ amount ಅದಿಕ್ಕೆ ಮಾಡಬೇಕಂತ. ನಿನ್ decision ನು ಚೆನ್ನಾಗೈತೆ. ನಿನ್ ಏನ್ ಮಾಡ್ಬೇಕು next . ನಂದು B.Ed ಮಾಡ್ತಿದೀನಿ job apply ಮಾಡ್ತೀನಿ ಬಂದ್.

ಅದೇ ಮಾಡಕೋತ B.ed apply ಮಾಡೀನೀ ಇನ್ನ ಬಂದಿಲ್ಲ. ಹ್ಮ ನಿನ್ PUC English medium ಕನ್ನಡ medium ಹ. ನಮ್ಮದೆಲ್ಲ ಕನ್ನಡ medium first grade . ಹ PUC ಎಲ್ಲ ಕನ್ನಡ medium ನಾ. ನಾವು ಕನ್ನಡ medium ನೇ government school ನಾವೆಲ್ಲ. ಹ ನಾವು government school ಏ.

ನಾಳೆ nine O'clock ಎಲ್ಲ ಬಂದಬಿಡು college ಗೆ miss ಮಾಡಬೇಡ.

ಹ ವಂಬತ್ತ ಗಂಟಗೆ first class start ಆಗುತ್ತೆ. ಹ್ಮ ಸರಿ. ಹ್ಮ ಸರಿ ಇಡ್ಲ ಮತ್ತೆ. ಹ್ಮ ಸರಿ bye .

ಆ ಇಮ್ತಿಯಾಸ್ ನಮಸ್ತೇ ಹೇಗಿದ್ದೀರಿ? ಹಾ ನಮಸ್ತೇ ನಾನು ಹುಷಾರಿ ದ್ದೇನೆ ಚೆನ್ನಾಗಿದ್ದೇನೆ ನೀವ್ ಹೇಗಿದ್ದೀರಿ. ಆ ನಾನ್ ಚೆನ್ನಾಗಿದ್ದೇನೆ ಮತ್ತೇ ಚಾ ಎಲ್ಲ ಆಯ್ತಾ?

ಇದೂ ಮನೆಲೆಲ್ಲ ಹೇಗಿದ್ದಾರೆ? ಹಾ ಎಲ್ಲ ಚೆನ್ನಾಗಿದ್ದಾರೆ ನಿಮ್ಮ್ ಮನೆಲ್ಲ್ ಹೇಗಿದ್ದಾರೆ?

ಹ ಆ ಚಾ ಆಯ್ತ್ ಚಾ ಆಯ್ತು ಈಗ ನೀವೂ ಮನೆಲ್ಲೆಲ್ಲಾ ಅಡಿಗೆಯದೆಲ್ಲ ಹೇಗೆ ನಿಮ್ದು ಮೊದ್ಲಿನ ಆ style ಆ ಈಗಿನ style ಆ. ಈಗ ಮ್ ಈಗೆಲ್ಲ ಇದು ಕಾಲ ಇದ್ ಆದ್ಹಾಗೆ change ಆಗ್ತಾ ಇರ್ತದಲ್ಲ.

ಹೌದು ಆದ್ರು ನಾವ್ ಜಾಸ್ತಿ veg ಮಾಡುದು. ಹ ಹ ಹ ಹ.

ಈಗಾ ಮಕ್ಕ್ಳಿಗೆಲ್ಲಾ ಈಗಿನ ಇದ್ರಲ್ಲಿ ಸ್ವಲ್ಪ veg ಮಾಡುದು ಈಗೆಲ್ಲ ಸ್ವಲ್ಪ problem ಒಂದ್ ಎಲ್ಲ ಉಂಟಲ್ಲ ಹಾಗಾಗಿ veg ಮಾಡುದು ಹೌದು ಈ ಈ ಚಿ~ non veg ಅಲ್ಲಿ chicken item. ಎಲ್ಲಾ ಸ್ವಲ್ಪ ಈ injection ಎಲ್ಲ ಜಾಸ್ತಿ ಕೊಟ್ಟು ಹಾಗಾಗಿ ನಾವ್ ಜಾಸ್ತಿ veg ಗೆ ಹೋಗದು. ಹ ಹ ಹ ಈಗಿನ ಮಕ್ಕಳಿಗೇ ಮೊದ್ಲಿನ food ಇಷ್ಟ ಆಗುದಿಲ್ಲ ನೋಡಿ ಈಗ ಎಲ್ಲ kebab ಬೇಕು manchuri~ ಬೇಕು ಅದನ್ನು taste ಮಾಡ್ಲಿಕ್ಕ್ ಹೋಗ್ತಾರವ್ರು ಮತ್ತ್ ದಿನಾ ಒಳ್ಳೆದಾಗುದಿಲ್ಲ.

ಅದ್ರಿಂದ ವೆಜ್ ಒಳ್ಳೆ ಕಾಣ್ತದೆ. ಹೌದು ಈಗ food ನಲ್ಲಿ ಎಲ್ಲ ಇದೆ ಅಲ್ಲ ಎಲ್ಲಾ food ಅಲ್ಲಿ ಕಲಬೆರಿಕೆ ಇರ್ತದೆ. ಹೌದ್ ಹೌದು ಅದು fast food ಲೆಲ್ಲಾ ಇದೂ ಆ baking powder ಮತ್ತೇ ಈ Ajinomoto ಇದ್ ಎಲ್ಲ ಹಾಕಿ ಮಕ್ಕ್ಳಿಗೆ ತುಂಬ problem ಆಗ್ತಾ ಉಂಟದು.

ಆದ್ರೆ ಮನೆಯಲ್ಲೀ ಅದೂ taste ಆಗುದಿಲ್ಲ ಅಂತ್ಹೇಳಿ ತಿನ್ಲಿಕ್ಕೆ ಕೇಳುದಿಲ್ಲ.

ಹೌದು. ಆ ಮತ್ತೆ ನಿಮ್ಮ ಮನೆಲ್ಲಿ ಎಲ್ಲ ಹೇಗೆ ಮಾ~ ಇದ್ ಮಾಡ್ತಾರೆ food ಎಲ್ಲ ಹೇಗೆ ಈಗ? ಹಾ ನಮ್ಮ ಮನೆಯಲ್ಲ್ ಕೂಡ ಅದೇ ರೀತಿಯೇ ಮಕ್ಕಳದ್ದು ಎಲ್ಲ ಆ ಆದ್ರು ನಾವ್ veg ಮತ್ತೆ non veg ಎರ್ಡೂ ಒಂದೇ type ಅಲ್ಲಿ mix ಅಲ್ಲೀ ಇದ್ದೇವೆ ಒಂದ್ ದಿವ್ಸ veg ಇದ್ರೆ ಇನ್ನೊಂದ್ ದಿವ್ಸ non veg ಇರ್ತದೆ. ಆ ಹೌದ್ ಹೌದ್ ಹಾಗೆ ನಾವ್ ಕೂಡ ಹಾಗೆಯೇ.

ಆ ನಾವು ಕೂಡ ಹಾಗೆಯೇ ಆದ್ರೆ ಜಾಸ್ತಿ ನಾವ್ veg ಇದ್ ಮಾಡ್ತೇವೆ.

ಆದ್ರೆ ನಾವು ಕೂಡ ಈಗ ಮಾಡುದಾದ್ರು ಕೂಡ ನಮ್ದು ಸಂಪ್ರದಾಯ ಮೊದ್ಲಿನ ಸಂಪ್ರದಾಯದ style ಅಲ್ಲಿ ಮಾಡುದು ಯಾಕಂಹೇಳಿದ್ರೇ ಅದೂ ಈಗಿನ latest ಇದ್ರಲ್ಲಿ ಮಾಡ್ಲಿಕ್ಕೆ ಹೋಗಿ ಮತ್ತೇ ಮಕ್ಕಳಿಗೆ ಇನ್ನು ಸಮಸ್ಯೆ ಆಗುದು ಬೇಡಾಂತ ಹೇಳಿ ಹಾ.

ಆ ಅದು ಜೀರ್ಣ ಕೂಡ ಆಗುದಿಲ್ಲ ತಿಂದು.

ಹೌದ್ ಅದ್ ಆದಷ್ಟ್ ಬೇಗ ಜೀರ್ಣ ಆಗೊತನ್ಕ ನಾವು.

ಈಚೆ ಬರಲಿಕ್ಕಿಲ್ವಾ ? ಹಾ ಈಗ ಇಲ್ಲ ಇವತ್ತು ಬೆಳಿಗ್ಗೆ ಬಂದಿದ್ದೆ ನಾನು ಸ್ವಲ್ಪ ಕೆಲ್ಸ ಇತ್ತು ಹಾಗೆ.

ನಿಮ್ಗೆ ಬರ್ಲಿಕ್ಕ್ ಉಂಟಾ ಈಕಡೆ ಕಾಪು ಬಂದ್ರೆ ಇಲ್ಲ್ ಎಲ್ಲಾ ಬನ್ನಿ. ಆ ಬರ್ಲಿಕ್ಕ್~ ಬರ್ತೇನೆ ಬರ್ತೇನೆ ನಾನು ಬರ್ಲಿಕ್ಕುಂಟು ಬರ್ಲಿಕ್ಕುಂಟು . ಹ ಬಂದ್ರೆ ಸಿಗ್ತೇನೆ. ಆಯ್ತು ಆಯ್ತು ಹಾಗೆ ಜನವರಿಯಲ್ಲಿ ಒಮ್ಮೆ ಸಿಕ್ಕುವ ಒಮ್ಮೆ okay.

ಹ okay okay bye.

ಹೇಗಿದ್ದೀಯಾ ಮತ್ತೆ ಎಷ್ಟು ದಿನ ಆಯಿತು ನೀನ ನಂಗೆ call ಮಾಡದೆ ಇವಾಗ ನಾನೇ ಮಾಡ್ಬೇಕಾಯ್ತಲ್ಲಾ. ಹಾಂ ನಾನ ಚೆನ್ನಾಗಿದ್ದೆ ಪುರ್ಸೊತೆ ಇಲ್ಲ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ಸಂಜೆ ಬರೋದು ಇದೆ ಆಗುತ್ತಾ ಮತ್ತೆ ಆ ಕಡೆ ಚಳಿ ಏನಾದ್ರು ಉಂಟಾ? ಇಲ್ಲ ಇಲ್ಲಾ ಇಲ್ಲಿ ಮೊನ್ನೆಯಿಂದ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಚಳಿ ಶುರು ಆಗತ್ತೆ ಹಾಗೇನೆ ಒಂದೆರೆಡುದಿನ ಮಳೆನು ಬರ್ತಾ ಇದ್ದಿತು ಹಾಗಾಗಿ ಸ್ವಲ್ಪ ಮೋಡಾನು ಉಂಟು ಅಲ್ಲಿ ಉಂಟಾ? ಹಾಂ ಇಲ್ಲುಸಾ ಜಾಸ್ತಿ ಚಳಿ ಇಲ್ಲ ನಂಗೆ ಚಳಿಗಿಂತ ಮಳೆಗಾಲ ಅಂದ್ರೆನೆ ತುಂಬ ಇಷ್ಟ ಆಗೋದಾ ಮಳೆಗಾಲ ಶುರು ಅಲ್ಲಿ ಮಳೆ ಬರುವಾಗ ಆ ಮಣ್ಣಿನ್ ಪರಿಮಳ ಎಲ್ಲ ಇಷ್ಟ ಆಗುದ್ ನಂಗೆ. ಹೌದು ಅದ್ರಲ್ಲು ಮಳೆ ಶಬ್ದ ಕೇಲಿಕ್ಕೆನೇ ಖುಷಿ ಆಗದು ರಾತ್ರಿ ಸಮಯದಲ್ಲಂತೂ ಮಲಗಿದಾಗ ಎಲ್ಲ ಮಳೆ ಬಂದ್ರ ಅಂತು ಅದರ ಶಬ್ದ ಕೇಳ್ತಾ ಒಳ್ಳೆ ನಿದ್ರೆ ಬರುತ್ತೆ ಅಲಾ. ಹಾಂ ಮತ್ತೆ ಬೆಳಿಗ್ಗೆ ನಾ ಏಳುವ ಸಮಯದಲ್ಲಿ ಬಂದ್ರಂತೂ ಇನ್ನೂ ಸ್ವಲ್ಪ ಹೊತ್ತು ಮಲಗುವ ಅನ್ಸುತ್ತೆ ಏಳ್ಲಿಕ್ಕೆ ಮನಸಾಗಲ್ಲ. ಹೌದು ಮತ್ತೆ ರೈತ್ರಿಗೆ ಅಂತೂ ಬೆಳೆ ಎಲ್ಲ ಬೆಳಿಲಿಕ್ಕೆ ಒಳ್ಳೆ ಮಳೆಗಾಲದಲ್ಲಿ ಒಳ್ಳೇದಾಗುದು ಅಂದ್ರೆ. ಮಳೆ ಜಾಸ್ತಿನೂ ಬರ್ಬಾರ್ದು ಕಡಿಮೆನು ಬರ್ಬಾರ್ದು ಎಷ್ಟು ಬೇಕು ಅಷ್ಟೇ ಬಂದ್ರೆ ಒಳ್ಳೇದಾಗತ್ತೆ ಅಲಾ ಬೆಳೀಲಿಕ್ಕೆಲ್ಲಾ. ಹಾಂ ಹೌದು ನಾವ್ ಸಣ್ಣವರಿದ್ದಾಗೆಲ್ಲಾ ನೆನಪಿತ್ತಾ ನಿನ್ಗೆ school ಇಂದ ಮನೆಗೆ ಹೋಗುವಾಗ ಮಳೆ ಬರುದು ನಾವ ಅಂತೂ ನೆನ್ಕೊಂಡೆ ಹೋಗ್ತಿದ್ವಿ ನೀರಲ್ಲೆಲ್ಲ ಆಟಾ ಆಡ್ಕೊಂಡು ಮತ್ತೆ ಮನೆಯವರ ಹತ್ರ ಹೋಗಿ ಬೈಸ್ಕೊಳ್ಳೋದು. ಹೌದು ಮತ್ತೆ ಮಳೆಗಾಲದಲ್ಲಿ ಎಲ್ಲ ರಜೆ ಎಲ್ಲ ಇರುವಾಗ ಎಲ್ಲ ಹಾಂ ನಾವ್ falls ಗೆಲ್ಲಾ ಹೋಗ್ತಾ ಇದ್ವಿ ಎಲ್ಲ ಹಾಗೆ ಕೆರೆಗಳಲ್ಲಿ ಎಲ್ಲ ಈಜಾಡುತಾ ಇರ್ತಿದ್ವಿ ಹಾಗೆ ದೋಣಿ ಎಲ್ಲ ಮಾಡಿ ಎಲ್ಲ ಬಿಡ್ತಿದ್ವಿ. ಹೌದು ಮತ್ತೆ ಸಂಜೆ ಹೊತ್ತಲಿ ಕಾಫಿ ಟೀ ಜೊತೆ ಬಿಸಿ ಬಿಸಿ ಬಜ್ಜಿ ಬೋಂಡಾ ಹಪ್ಪಳ ಎಲ್ಲ ಮಾಡ್ಕೊಂಡ್ ತಿನ್ಲಿಕ್ಕೆ ಇನ್ನೂ ಮಜಾ ಆಗುತ್ತೆ. ಹೌದು ಮಳೆಗಾಲ ಅಂದ್ರೆ ಕೇವಲ ಮನುಷ್ಯನಿಗೆ ಮಾತ್ರ ಅಲ್ದೆ ಇಲ್ಲಿ ಗಿಡಮರಗಳಿಗೂ ಎಲ್ಲ ಒಳ್ಳೇದಾಗುತ್ತೆ ಅಂದ್ರೆ ಅವು ಹಸಿರಾಗೇ ಇರತ್ತೆ ಹಾಗೇನೇ ಪ್ರಾಣಿ ಪಕ್ಷಿಗಳಿಗೂ ಹಾಗೆ ಅವು ಖುಷಿಯಿಂದ ಒಂದ ಕಡೆಯಿಂದ ಇನ್ನೊಂದು ಕಡೆಗೆಲ್ಲ. ಓಡಾಡ್ತಾ ಈ ನವಿಲ ನವಿಲುಗಳು ಹಾಗೆ ಗರಿ ಎಲ್ಲ ಬಿಚ್ಚುತ್ತಾ ಕುಣಿತಾ ಇರುತ್ತೆ. ಹಾಂ ಹೌದು ಮತ್ತೆ ಕೆಲವರೆಲ್ಲ ಇಳಿಜಾರ ಪ್ರದೇಶಗಳೆಲ್ಲ ಮಾಡಿ ನೀರು ಅಲ್ಲಲ್ಲಿ ಎಲ್ಲಾ ಹೋಗಿ ಸಂಗ್ರಹಣೆ ಮಾಡಿಕೊಳ್ತಾರೆ. ಹೌದು ನಾನು ಸಹ ಇದನ್ನು ಕೇಳಿದ್ದೆ ಇದರಿಂದ ಬೇಸಿಗೆ ಕಾಲದಲ್ಲಿ ಎಲ್ಲ ನೀರೆಲ್ಲ ಕಡಿಮೆ ಆದಾಗ ಎಲ್ಲ ಬೇರ್ಬೆರೆ ಕೆಲ್ಸಕ್ಕೆ ಎಲ್ಲಾ ಉಪಯೋಗಿಸ್ಲಿಕ್ಕೆ ಒಳ್ಳೆದಾಗ್ತದೆ ಒಟ್ನಲ್ಲಿ ನಾವು ಹೆಚ್ಚು ಹೆಚ್ಚು ಮರಗಿಡಗಳನೆಲ್ಲಾ ಬೆಳಸ್ಬೇಕು ಇದರಿಂದ ಮಳೇನು ಚೆನ್ನಾಗಿ ಬರುತ್ತೆ ಹಾಗೇನೇ ಶುದ್ಧ ಗಾಳಿನು ಸಿಗತ್ತೆ ನಮ್ಗೆ ಹಾಗೇನೇ ಮರಗಳು ನೀರನ್ನೆಲ್ಲ ಹಿಡಿದಿಟ್ಕೊಳತ್ತಲ್ಲಾ ಹರಿದು ಹೋಗ್ಲಿಕ್ಕೆ ಬಿಡಲ್ಲ . ಹಾಂ ಹೌದು ಇದರಿಂದೆಲ್ಲಾ ಒಳ್ಳೇದೆ ಆಗುತ್ತಾ ಸರಿ ನಂಗೆ duty time ಆಯಿತು ಮತ್ತೆ ನಿನ್ಗೆ ಇನ್ನೊಂದ್ಸಲ free ಇದ್ದಾಗ call ಮಾಡ್ತೇ ಆಯ್ತಾ.

ಹ್ಮ್ ಸರಿ bye. Uttara Karnataka ಅಡಗಿ ಬಗ್ಗೆ ಮಾತಾಡತೇನರಿ ಏನಪಾ ಅಂತಂದ್ರ ಬಾಳ ಪ್ರಚಲಿತ ಮುಳಗಾಯಿ ಪಲ್ಲೆನು ಅಂತಾರಿ ಬದನಿಕಾಯಿ ಪಲ್ಲೆನು ಅಂತಾರಿ ನಾ ಇವತ್ತ ಎಳೇ ಬದನಿಕಾಯಿ ಸಿಕ್ವು ರೀ. ಅದನ್ನ ತೊಗೊಂಡ ಇವತ್ತ್ ಮಾಡೇನಿ ರೀ ನಾನ, ಅದನ್ನ ಹೆಂಗ ಮಾಡುದ ನಿಮಗ್ ಹೆಳ್ತಿನಿ ನೋಡ್ರಿ ಅದನ್ನ ತೊಳಿ ಬೇಕ್ರಿ ಬದನಿಕಾಯಿ ತೊಳದ್ ಅದನ್ನ ನಾಲ್ಕ್ ಕಡೆ ಹಿಂಗ ಹೆಚ್ಚಿ ಇಟ್ಕೊಬೇಕರಿ, ಆಮೇಲೆ ಶೇಂಗಾ ಶೇಂಗಾ ಹು~ ಹುರಿಬೇಕರಿ. ಶೇಂಗಾ ಹುರದ ಆಮೇಲೆ ಎಳ್ಳ, ಕರಿ ಎಳ್ಳ ಬರ್ತೇತಿ ಕರಿ ಎಳ್ಳ ಆಮೇಲೆ ಅವ್ನ ಹುರಿ ಬೇಕರಿ ಯಡೂನು ಮಿ~ ಇದನ್ನ ಹಾಕ್ಬೇಕರಿ ರುಬ್ ಬೇಕರಿ ಅದನ್ನ ರುಬ್ಬಿ ಇಟ್ಕೊಬೇಕ ಆಮೇಲೆ ಈ ಕಡೆ ಮೆಣಸಿನಕಾಯಿ ಅಹ್ ಕರಿಬೇವು ಕೊತಂಬರಿ. ಆಮೇಲೆ ಈ ಉಪ್ಪ, ಜೀರಗಿ ಇವನ್ನೆಲ್ಲ ಹಾಕಿ ರುಬ್ಬ ಬೇಕರಿ ರುಬ್ಬಿ ಇವನ್ನ ಎರಡು ಹಾಕಿ ಕಲ್ಸ್ಬೇಕರಿ ಒಂದ್ ಕಡೆ ಇಡ್ಬೇಕರಿ ಇಟ್ಟ ಆಮೇಲೆ ಇದನ್ನ ಏನ ನಾವ ಹೆಚ್ಚಿರತೆವಲ್ಲರೀ ಇದರೊಳಗ ಹಾಕಿ ಅದನ್ನ ಕಲಿಸಿ ಅದ್ರೊಳಗ ತುಂಬಬೇಕರಿ.

ತುಂಬಾ ಕ್ಯಾಸ ಅಹ್ ಅದನ್ನ ಒಂದ ಬಾಳಾಗಿ ಇಟ್ಟ ಅದಕ್ಕ ಸ್ವಲ್ಪ ಎಣ್ಣಿ ಹಾಕಿ ಸಾಸವಿ ಜೀರಗಿ ಹಾಕಿ ಇನ್ನೇನ ಅದನ್ನೆಲ್ಲಾ ರುಬ್ಬಿ ತುಂಬಿರತೆವಲ್ಲರಿ ಅದನ್ನ ಹಾಕಿ ಸ್ವಲ್ಪ ಕೈಯಾಡಿಸಬೇಕರೀ. ಕೈಯಾಡಿಸಿ ಒಂದ್ ಒಂದಿಷ್ಟ ಸ್ವಲ್ಪ ಕುದಿ ಮಠ ಸ್ವಲ್ಪ ತಡಿಬೇಕ ಆಮ್ಯಾಲ ರೀ ಇದನ್ನ ಸ್ವಲ್ಪ ವಾಸನಿ ಬರೋಮಟ ಸ್ವಲ್ಪ ಕುದಸಾಕ ಬಿಡಬೇಕು ಆಮೇಲೆ ಇದನ್ನ ಏನ ಕುದಿಸಿರತೆವಲ್ಲ ರೀ, ಒಂದಾ. ಒಂದ್ ನಿಮಿಷಕ್ಕರಿ ಇದನ್ನ ಏನ ಕಲಿಸಿರತೆವಲ್ಲ ಅದನ್ನ ಹಾಕಿಬೇಕ ಹಾಕಿಂದ ಆಮೇಲೆ ಅದರದ ಇದು ವಾಸನಿ ಬರ್ತೇತಿ ವಾಸನಿ ಬಂದಿಂದ ಅದ ಆದಂಗರಿ, ಬದನಿಕಾಯಿ ಪಲ್ಲೆ, ಅದರ ಜೋಡಿ ರೊಟ್ಟಿ ಜ್ವಾಳದ ರೊಟ್ಟಿ.